ನೋಡಿ ನಾವು ನೋಡ್ತಿವಿ ಏನಪ್ಪ ಅಂದ್ರೆ ನಮಗೆ ಗಣೇಶ ಮೂರ್ತಿ ಕಾಣಿಸುತ್ತದೆ. ಫ್ರೆಂಡು ದೇವರ ಅಂದ್ರೆ ಯಾರಿಗೆ ತಾನೇ ಇಷ್ಟವಿಲ್ಲ. ಅದರಲ್ಲೂ ಗಣೇಶ್ ಅಂದ್ರೆ ಯಾರಿಗ್ತಾನೆ ಇಷ್ಟ ಇಲ್ಲ ಹೇಳಿ ನೋಡಿ ಫ್ರೆಂಡ್ ಅಲ್ಲಿ ಗಣೇಶ ಬಂದಬಿಟ್ಟು ಯಸ್ಟ್ ಚೆನ್ನಾಗಿ ಡೆಕೊರೇಟಆಗಿದೆ ಸೊ ನವಿಲ್ ಮೇಲೆ ನವಿಲುಗರಿ ಮೇಲೆ ಕೂತಿರೋ ತರ ಕಾನಿಸ್ತಾಇದೆ.

ನೋಡಿ ನಾವು ನೋಡ್ತಾ ಇದ್ದೀವಿ. ಏನಪ್ಪ ಅಂದ್ರೆ ಸ್ಟ್ಯಾಚು ಸ್ಟ್ಯಾಚು ಅಂತಂದ್ರೆ ನಾವು ಫ್ರೆಂಡ್ ನೋಡಿರ್ತೀವಿ ಇವಾಗ ಎಲ್ಲಿ ತಾನೇ ಸ್ಟ್ಯಾಚು ಇರಲ ಇವಾಗ ಯಾವುದು ಬೆಸ್ಟ್ ಸ್ಟಾಂಡ್ ಆಗಿರಬಹುದುದೊಡದು ದೊಡದು ಅಂಬೇಡ್ಕರ್ ಬೇಡ ಸರ್ಕಾರ ಅಂತ ಇದ್ದಾರೆ ಅಂಬೇಡ್ಕರ್ ಸ್ಟ್ಯಾಚು ಇದೆ. ಸೊ ಇದೆ ತರ ಇಲ್ಲಿ ಕೂಡ ನಾವು --

. ಅದಕ್ಕೆ ಸ್ಟ್ಯಾಚು ಅಂತ ಕರೀತೀವಿ ಇದು ಕೂಡ ಬೆಳಗಾವಿಯಲ್ಲಿ ಕಂಡುಬರುವಂತಹ ಶಿವಾಜಿ ಅವರ ಸ್ಟ್ಯಾಚು ಆಗಿರುತ್ತೆ ಸೊ ನೋಡಕೆ ಎಷ್ಟ್ ಚೆನಾಗಿದೆ ಅಂದ್ರೆ ಒಂದ್ಸಲಿ ಭೇಟಿಕೊಟ್ಟ ಬನ್ನಿ ಫ್ರೆಂಡ್ಸ್ --

. ಸೊ ನೋಡಿ ಇಲ್ಲಿ ಸರ್ಕಲ್ ಅಲ್ಲಿ ಒಂದ್ ಸ್ಟ್ಯಾಚು ಕಾಣಿಸ್ತಾಯಿದೆ . ಇವಾಗ್ ನೋಡಿ ದೊಡ್ಡ್ ದೊಡ್ಡ್ ಊರಿಗೆ ಹೋಗಿದೀವಿ ಅಂದ್ರೆ ಅಲ್ಲಿ ಏರಿಯಾ ಗೆ ಒಂದ್ ಒಂದ್ ಸರ್ಕಲ್ ಅಂತ ಇರುತವೆ ಆ ಸರ್ಕಲ್ ನ ಸೂಚಿಸಲಿಕೆ ಒಂದ್ ಒಂದ್ ನೇಮ್ ಕೊಟ್ಟಿರ್ತಾರೆ ಆ ನೇಮ್ ಯಾವ ಬೇಸ್ ಮೇಲೆ ಕೊಟ್ಟಿರ್ತಾರೆ ಅಂದ್ರೆ ಅಲ್ಲೊಂದ್ ಸ್ಟ್ಯಾಚು ನ ನಿರ್ಮಾಣ ಮಾಡಿರ್ತಾರೆ .

ಏನಪ ಅಂದ್ರೆ ಬಂದು ಬುಧ್ಧನ ದೇವಸ್ಥಾನಂತು ಇದ್ದೆ ಇರುತ್ತೆ ಅದೆ ತರದ ಇಲ್ಲೇ ಬೆಳಗಾವಿಯಲ್ಲಿ ಕೂಡ ನೋಡ್ತಿದ್ದೀವಿ ಏನಪ್ಪ ಅಂದ್ರೆ ಒಂದು ಚಿಕ್ಕದ ಗೂಡಿ ಕಾಣುತ್ತಿದೆ ಸೊ ಅಲ್ಲಿ ಬಂದು ತಪಸ್ಸು ಮಾಡ್ತಾ ಇರೋದು ತರ ಸ್ಟ್ಯಾಚು ಇದೆ ಫ್ರೆಂಡ್ ಇಲ್ಲ ನೋಡಿ ಇಲ್ಲಿಯಾಷ್ಟೊಂದ ಸುಮಾರು ಜನ ಬರ್ತಾರೆ. ಕೂತುಕೊಂಡರೆ ಎಲ್ಲ ಎಲ್ಲಪಾರ್ಕ್ ಟೈಪ್ ಇರೋದ್ರಿಂದ.

ಫ್ರೆಂಡ್ಸ್ ನೋಡಿ ನಾವು ಇಲ್ಲಿ ನೋಡತಾ ಇದ್ದೀವಿ ಏನಪ್ಪ ಅಂದ್ರೆ ಆಫಿಸ್ ಆಫ್ ಥೆ ಕಮಿಷಿನರ್ ಅಂತ ಹೇಳಿ ನೋಡಿ ಫ್ರೆಂಡ್ಸ್ ನಾವು ನೋಡತಾ ಇದ್ದೀವಿ .ಬೋರ್ಡ್ ಹೇಳತಾ ಇದೆ. ನಮಗೆ ಏನು ಇದು ಎನ್ ಬಿಲ್ಡಿಂಗ್ ಅಂತ ಹೇಳಿ ನುಡ ಬಿಟ್ಟು ಎಸ್ಕ್ಲಜೀವ ಕಸ್ಟಮ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಇದೆ. ನೂಡಿ ಫ್ರೆಂಡ್ಸ್ ಈವಾಗ ಟ್ಯಾಕ್ಸ್ ಅನ್ನದ್ನ್ ಎಲ್ಲೇದಕು ಕಟ್ಟೆ--